ಯಾರಿಲ್ಲ ಅಲ್ಲಿ ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಅಂತ ಕಾಣುತ್ತೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ.

ಅಲ್ಲಿ ಯಾರು ಗಿರಾಕಿ ಇಲ್ಲ ಪಕ್ಕದಲ್ಲಿ ಯಾರೋ ನಿಂತುಕೊಂಡಿದ್ದಾರೆ ಅಹ್ ಅಹ್ ಅಹ್ ಸೊ --

ಯಾವುದೋ ಉತ್ಸವದಲ್ಲಿ ಇಟ್ಟಿದ ಫೋಟೋದಾಗಿದೆ ಜಯಂಟ್ ವೀಲ್ ಎಲ್ಲ ಕಾಣ್ತಾ ಇದೆ ಅಹ್ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ದಾರೆ .

ಇದಲ್ಲ ಇದು ಯಾವದದ್ ದೇವಸ್ಥಾನದಲ್ಲಿ --

ಜಾಸ್ತಿ ಜನರು ಓಡಾಡುವಾಗ ಜನ ಯಾರು ವಾಸಿಸುವ ಹಾಗೆ ಕಾಣ್ತಾ ಇಲ್ಲ.

ಏರ್ಪೋರ್ಟ್ ಹೊರಗೆನಿಂದ ಕಾಣ್ತಾ ಇದೆ ಇದು ಹೊರಗೆ ಎಲ್ಲ ಬಂದು ಅಹ್ ಇದು ಬಂದು ಕುತ್ಕೊಳ್ಳಿಕ್ಕೆ ಚೇರ್ ಎಲ್ಲ ಇಟ್ಟಿದ್ದಾರೆ ಒಳಗಡೆದ್ ಏನು ಕಾಣ್ತಾ ಇಲ್ಲ ಅಹ್ --

ಯಾವುದೊ ಸಮುದ್ರ ಹತ್ರದಲ್ಲಿದೆ ಬಟ್ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡ್ ಟೂ ವಿಲೀರ್ಸ್ ಅಲ್ಲಿ ಹುಡುಗರೆಲ್ಲ ನಿಂತ್ಕೊಂಡ್ ನೋಡ್ತಾ ಇದ್ದಾರೆ

ಹೌದ ಇದೇನಾ ನಾ ಹೇಳ್ ಲ ಸೋಮೇಶ್ವರ ಬೀಚ್ ಚನಾಗೆ ಕಾಣುತ್ತೆ ಇಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಸಮುದ್ರ ಎಲ್ಲ ಕಾಣುತ್ತೆ .